ಕೆಂಪು ಗುಲಾಬಿ ನೀಲಿ ಹಳದಿ ಬಣ್ಣದ ಹೂಗಳಿಂದ ಅಲಂಕರಿಸಿದ್ದಾರೆ.

ಆ ವ್ಯಕ್ತಿ ಕೆಂಪು ಟಿ ಶರ್ಟ್ ಅನ್ನು ಧರಿಸಿದ್ದಾನೆ.

ಇದ್ರಲ್ಲಿ ಒಂದು ಹೊಸಾ ಮನೆ ಕಟ್ಟಿದಾರೆ ಅದ್ರಲ್ಲಿ ಮೂವರ ಕೆಲಸಗಾರರ ಇದಾರೆ.

ಬಿಳಿ ಗೋಡೆ ಕಾಣಿಸುತ್ತಿದೆ ಹಾಗು ಗೋಡೆಯ ಮೇಳೆ ಹಳದಿ ಬಣ್ಣದ ದಾರವನ್ನು ಕಾಣಬಹುದು.

ಇಲ್ಲಿ ನಾವು ಒಂದು ದೊಡ್ಡದಾದ ಗೇಟ್ ಅನ್ನೋ ಕಾಣಬಹುದು.

ಆ ವ್ಯಕ್ತಿಯ ವಸ್ತ್ರದ ಬಣ್ಣ ಹಸಿರು ಮತ್ತು ಬಿಳಿಯದ್ದಾಗಿದೆ.

ಆ ಕೇಕು ಗಳ ಮೇಲೆ ಬ್ರೆಡ್ ಅನ್ನು ಇಟ್ಟಿದ್ದಾರೆ ಆ ಬ್ರೆಡ್ಡಿ ನ ಪ್ಯಾಕೆಟ್ ಮೇಲೆ ಥಾಮ್ಸ್ ಇಂದು ಬರೆದಿದ್ದಾರೆ.

ಬಿಲ್ಡಿಂಗ್ ಇನ ಮೇಲೆ ಎರಡು ಬೋರ್ಡ್ ಅನ್ನು ಕಾಣಬಹುದು.

ಹಾಗೂ ಇಲ್ಲಿ ಹಲವಾರು ಮರಗಳು ಸಹ ಕಾಣಿಸುತ್ತಿವೆ.

ಇದು ಒಂದು ತರಗತಿ ಕೊಠಡಿ ಅದರಲ್ಲಿ ಒಂದು ಕಿಟಕಿ ಇದೆ.

ಅದರ ಗೋಡೆಗೆ ಬಿಳಿ ಬಣ್ಣವನ್ನು ಬಡೆದಿದ್ದಾರೆ.

ಹಾಗು ಫ್ಲೋರ ಬ್ರೌನ್ ಕಲರ್ ಆಗಿದೆ.